ಇದು ಜ ಜೆರ್ಸಿ ಆಕುಳ ಐತಿ ಇದ.

ಅಲ್ಲ ಸಾಮಾನು ಮನೇದು ಅಡಿಗೆದು ಸಾಮಾನು ಇದೆ. ಇಲ್ಲಿ ಹಾರ್ಲಿಕ್ಸ್ ದು ಪ್ಯಾಕೇಟು ಮ್ಯಾಗಿ ದು--

ಹ್ಮ್ಮ್ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಮುಂದ್ಗಡೆ ಒಂದು ಬಸ್ ಹೋಗ್ತಾಯಿದೆ.

ಇದು ರೋಡ್‌ ರೋಡು ಮೈನ್‌ ರೋಡು ಈ ಕಡಿ ಹೋಗಕ್ಕ ಈ ಕಡಿ ಬರಕ್ಕ.

ಹಾಡು ಏನಾದ್ರೂ ಬರದ್ರೆ ಅದನ್ನು ನೋಟೀಸ್ ಬೋರ್ಡ್ ಮ್ಯಾಲೆ ಹಾಕ್ತಾಇದ್ದ್ರು. ಅಹ್ ಡೇ ಕಾರಿಡಾರ್ ಮ್ಯಾಲೆ ಚೆನ್ನಾಗಿ ಆಟಾಡ್ಕೊಂಡು--

ಎನಾ ಟ್ರೈನ್ ಬಂದಾಗ ಹೋಗ್ಬಹುದು ಇಲ್ಲ ಇರ್ಬಹುದು.

ನಾವದನ್ನ ತಗೊಂಡ್‌ ಬಂದು ಕೋಯ್ದು ಚಿಪ್ಪೊಡೆದು ತಿನ್ಬೇಕು ಬುದ್ಧಿ ಚುರುಕಾಗ್ತದ.

ನಾವು ಮಕ್ಕಳನ್ನು ಕರ್ಕೊಂಡು ಇಂಡಿಪೆಂಡೆನ್ಸ್ ಡೇ ಗೆ ಕರ್ನಾಟಕ್ ರಾಜ್ಯೋತಸವ ದಿನ ಅವೆಲ್ಲ ನಾವ್ ಹೊ ಹೋಗ್ತಾಇರ್ತೇವಿ ಪೊಲೀಸ್ ಪರೇಡ್ ನೋಡಕ್ಕೆ. ಪರೇಡ್ ನೋಡಕ್ಕೆ ತುಂಬಾ ಅದ್ಭುತವಾಗಿ ಇರುತ್ತೆ.

ಇಲ್ಲಿ ಮದುವೆ ಕಲ್ಯಾಣ ಮಂಟಪ ಅಯ್ತಿ.